ಇದರ ಸುತ್ತಲೂ ಹಲವು ಬಿಲ್ಡಿಂಗ್ ಗಳು ಕಾನಿಸುತಲಿವೆ ಜೊತೆಗೆ ದೂರದಲ್ಲಿ ಹಲವು ದೊಡ್ಡ ಗಿಡ ಮರಗಳು ಸಹ ಕಾಣುತ್ತಿವೆ.

ಇಲ್ಲಿ ಮುಂಭಾಗದಲ್ಲಿ ಹಲವು ಬೈಕ್ ಗಳು ನಿಂತಿವೆ ಹಾಗೆ ಕೆಲ ಮನುಷ್ಯರು ಸಹ ಕಾಣುತ್ತಿದ್ದಾರೆ.

ಇಲ್ಲಿ ಒಂದು ಸ್ಟೇಜ್ ಇದೆ ಸ್ಟೇಜ್ ಇನ ಕೆಳಭಾಗದಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಸಲಾಗಿದೆ ಇದರ ಮೇಲೆ ಒಬ್ಬ ಮನುಷ್ಯನು ನಿಂತಿದ್ದಾನೆ.

ಅವನು ತನ್ನಾ ಕಿವಿಗಳಲ್ಲಿ ಓಲೆಯನ್ನು ಸಹ ಹಾಕಿಕೊಂಡಿದ್ದಾನೆ ಅವನ ಮುಖವು ಕಾಣುತ್ತಿಲ್ಲಾ.

ಮುಂಭಾಗದಲ್ಲಿ ಸಹ ಕೆಲವು ಕುರ್ಜಿಗಳನ್ನು ಸಾಲಾಗಿ ಹಾಕಿ ಇಟ್ಟಿದ್ದಾರೆ.

ಇಲ್ಲಿ ಕುಂಭದಲ್ಲಿ ಕೆಲವು ಗಿಡಗಳನ್ನು ಸಹ ಇಟ್ಟಿದ್ದಾರೆ ಇಲ್ಲಿ ಹಾದು ಹೋಗಲು ಸ್ವಲ್ಪ ಪ್ರದೇಶವನ್ನು ಸಹ ಬಿಟ್ಟಿದ್ದಾರೆ.

ಇದು ಒಂದು ರೈಲ್ವೆ ಸ್ಟೇಷನಿನ ಹಾಗೆ ಕಾನಿಸುತ್ತಲಿದೆ ಇಲ್ಲಿ ಕೆಳಗಡೆ ರೈಲು ಹಾದುಹೊಗುವ ಪ್ರತ್ತೇಕ ಸ್ಥಾನವನ್ನು ನಿರ್ಮಿಡಿಸಲಾಗಿ--

ಮಾಸ್ಕನ್ನು ಧರಿಸಿದ್ದಾನೆ ಇನ್ನೊಬ್ಬ ಮನುಷ್ಯನು ತನ್ನ ಕೊರಳಿನಲ್ಲಿ ಚೆಕ್ ಮಾಡುವ ಉಪಕರಣವನ್ನು ಧರಿಸಿದ್ದಾನೆ.

ಹಾಗೆಯೆ ಇಲ್ಲಿ ಪಕ್ಕದಲ್ಲಿ ಕೆಲವು ಕಟ್ಟಿಗೆಗಳು ಸಹ ಕಾಣುತ್ತಲಿವೆ ಅವು ಚೌಕಟ್ಟಿಗೆ ಬಳಸುವ ಕಟ್ಟಿಗೆ ಹಾಗೆ ಕಾಣಿಸುತ್ತಲಿವೆ.

ಇಲ್ಲಿ ಒಂದು ಕೋಣೆ ಇದೆ ಈ ಕೋಣೆಯು ವ್ಯಾಯಾಮ ಅಥವಾ ಜಿಮ್ ಮಾಡುವ ಪ್ರದೇಶದ ಹಾಗೇ ಕಾಣಿಸುತ್ತಲಿದೆ ಇಲ್ಲಿ ಕೆಲವರು ತಮ್ಮ ಕೆಳಗಡೆ ಪ್ರತ್ಯೇಕವಾದ ಚಾಪೆಗಳನ್ನು ಹಾಸಿಕೊಂಡು ಅ--

ಅವರವರು ಅದರ ಮೇಲೆ ತಮ್ಮ ತಮ್ಮ ವ್ಯಾಯಾಮವನ್ನು ಮಾಡುತ್ತಿದ್ದಾರೆ ಇಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಸ್ಟೂಲ್ ಸಹ ಕಾಣಿಸುತ್ತಲಿದೆ ಈ ಕೋಣೆಯು ಬಾಗಿಲನ್ನು ಮುಚ್ಚಲಾಗಿದೆ.

ಇಲ್ಲಿ ಒಂದು ಅಂಗಡಿ ಇದೆ ಈ ಅಂಗಡಿಯ ಒಳಗಡೆ --

ಅದಕ್ಕೆ ಒಂದು ಕೀಲಿ ಕೈ ಸಹ ಕಾಣುತ್ತಲಿದೆ ಅಂಗಡಿಯ ಒಳಗಡೆ ಪ್ರತ್ಯೇಕವಾದ ಸಾಮಾನುಗಳನ್ನು ಪ್ರತ್ಯೇಕವಾದ ಸ್ಥಾನದಲ್ಲಿ ಸಾಲಾಗಿ ಜೋಡಿಸಿ ಇಕ್ಕಿದ್ದಾರೆ.

ಆ ಲೈಟಿನ ಕಂಬಗಳಿಗೆ ಹಲವು ಲೈಟಿನ ವೈಯರ್ ಗಳು ಸಹ ಕಾಣುತ್ತಳಿವೆ.

ಇದು ಒಂದು ಅಂಗಡಿಯ ಹಾಗೆ ಕಾಣುತ್ತಲಿದೆ ಇಲ್ಲಿ ಕೆಳಗಿನ ಪ್ರದೇಶವು ಕೆಂಪು ಬಟ್ಟೆಯನ್ನು ಹಾಸಲಾಗಿದೆ ಇಲ್ಲಿ ಕೆಲ ಗೊಂಬೆಗಳಿಗೆ ಬಟ್ಟೆಯನ್ನು ಧರಿಸಿ ನಿಲ್ಲಿಸಿದ್ದಾರೆ.

ಇಲ್ಲಿ ದೂರದಲ್ಲಿ ಹಲವು ಬಿಲ್ಡಿಂಗ್ ಹಾಗೂ ದೊಡ್ಡ ಗಿಡಗಳು ಸಹ ಕಾಣುತ್ತಲಿವೆ ಈ ಹಸಿರಾದ ಪ್ರದೇಶದ ಮೇಲೆ ಎರಡು ಬೈಕು ಗಳನ್ನು ನಿಲ್ಲಿಸಲಾಗಿದೆ.

ಹಾಗೆ ಕೆಳಗಡೆ ಪೇ ಯೂಸಿಂಗ್ ಎನಿ ಯು_ಪಿ_ಐ ಆಪ್ ಎಂದು ಬರೆಯಲಾಗಿದೆ ಇದರ ಕೆಳಗಡೆ ಹಲವು ಆಪ್ ಗಳ ಚಿತ್ರಣವನ್ನು ಸಹ ಇಟ್ಟಿದಾರೆ.

ಇಲ್ಲಿ ಒಂದು ಅಂಗಡಿ ಇದೆ ಈ ಅಂಗಡಿಯು ಮಾಂಸಾಹಾರಿ ಅಂಗಡಿಯ ಹಾಗೆ ಕಾಣಿಸುತ್ತಲಿದೆ.

ಜೊತೆಗೆ ಹಲವು ಲೈಟ್ ಇನ ಬಲ್ಬ್ ಗಳು ಸಹ ಇವೆ ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಟೇಬಲ್ ಫ್ಯಾನ್ ಸಹಾ ಇದೆ.

ಇಲ್ಲಿ ಒಂದು ರಸ್ತೆ ಇದೆ ರಸ್ತೆಯ ಮೇಲೆ ಒಂದು ಆಟೋ ಇದೆ ಅದರ ಬಳಿ ಕೆಲವು ಮನುಷ್ಯರು ನಿಂತಿದ್ದಾರೆ.

ಹಲವು ಬಟ್ಟೆಗಳನ್ನು ಜೋತು ಹಾಕಿದ್ದಾರೆ ಈ ಅಂಗಡಿಯ ಮೆಲ್ಬಾಗದಲ್ಲಿ ಹಲವು ಅಂಗಡಿಗಳಿವೆ ಆ ಅಂಗಡಿಗಳು ಮುಚ್ಚಿವೆ.

ಇಲ್ಲಿ ಕೆಲವು ಕುರ್ಚಿಗಳನ್ನು ಹಾಕಿಟ್ಟಿದ್ದಾರೆ ಕೆಲವು ಬಟ್ಟೆಗಳನ್ನು ಸಹ ಇಲ್ಲಿ ಜೋತು ಹಾಕಿದ್ದಾರೆ.

ಇದರ ಬಳಿ ಕೆಳಗಡೆ ಹಲವಾರು ಗಳನ್ನು ಸಲಾಗಿ ಇಟ್ಟಿದ್ದಾರೆ.

ಇದು ಒಂದು ಸ್ಟೇಜಿನ ಹಾಗೆ ಕಾಣಿಸುತ್ತಲಿದೆ ಇಲ್ಲಿ ಒಬ್ಬ ಮಹಿಳೆ ನೃತ್ಯವನ್ನು ಮಾಡುತ್ತಿದ್ದಾಳೆ ಅವಳು ಮುಖವನ್ನು ಮುಚ್ಚಲಾಗಿದೆ ಅವಳು ತನ್ನ ಕೈಗಳಿಗೆ ಹಸಿರು ಬಣ್ಣದ ಬಳೆಯನ್ನು ಹಾಕಿಕೊಂಡಿದಳೆ.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

ಬಲ್ಬ್ ತರಹದ ಲೈಟ್ ಗಳಿವೆ ಅದರ ಸ್ವಲ್ಪ ದೂರದಲ್ಲಿ ಒಂದು ಮೂರ್ತಿ ಸಹ ಕಾಣಿಸುತ್ತಿದೆ.